ಎಲೆ ನೋಡುವುದಲ್ಲಿ ಬಟ್ಟೆನೆ ಇರ್ತವ ನಾ ಮಾಡು ನೀ ಮಾಡು ಅಂತ ಮಾಡೋರ್ ವ್ಯಾಪಾರನು ಕೆಡಿಸ್ತಾರಾ ಅವ್ರು ಮಾಡ್ತಾರಾ ಎನ್ನೊಬ್ಬರ್ ನೋಡ್ ಒಬ್ಬರ್ ದುಕನ್ ಹಾಕ್ತಾರ್ ಏನ್ ಬಟ್ಟೆ ಮರಂಗಿಲ್ಲ ಬಿಡಂಗಿಲ್ಲ ಅಮದಾನಿನೆ ಇಲ್ಲ ಏನ್ ನಡಿತವೋ ಏನ್ ಶುದ್ಧವೋ--

ನಮ್ಮ ಹುಡುಗೂರು ಗಾರ್ಡನ್ ಹೋಗೋಮ ಅಂದರ ಗಾರ್ಡನ್ ಬೇಡ ದೇವ್ರ್ ಹೋಗೋಣ ನಡ್ರಿ ಅಂದ ಕರ್ಕೊಂಡ್ ಹೋಗಿದ್ದೆ ಎಲ್ಲ ಬುತ್ತಿ ಕಟ್ಕೊಂಡ್ ಹೋಗಿದ್ದೆ ಊಟ ಗೀಟ ಮಾಡಿ ದೇವ್ರ ದರ್ಶನ ಮಾಡಿ --

ದಿನ ಮುಂಜಾನ ಬಂಡಿ ಬರ್ತಾವು ಬಂಡಿದಗ ಕಸ ಹಾಕ್ತಿವಿ .

ಖೊಡಿ ಕೆಟ್ಟ ಗಲೀಜ್ ವಾಸ ಬರ್ತಾದ ಮಣ್ಣ ಮಿನ್ ತಿಂದರ್ ಚೊಲೊ ಅಂತಾರ್ ಆದರ ಏನ್ ಅದ ಎಲ್ಲರೆ ಮಾಡಬೇಕು ಅದು ವತಟಿ ಇದು ವತಟಿ ಮಾಡಬೆಕು ಈಗಿನವರು ಎಲ್ಲಾ ವತಟಿ ಇಟ್ಟ ಮರ್ತಾವ ಕೊಡಿಗೊಳ --

ನನ್ ಮಗ ಜಿಮ್ಗೆ ಹೋಗ್ತಾನೆ ದಿನ ಏನ್ ಜಿಮ್ನಾಗ ವರ್ಕೌಟ್ ಮಾಡತನಪ್ಪ ಏನ್ ವರ್ಕೌಟ್ ಮಾಡಿತಂ ಎವ್ವ .

ಫಂಕ್ಷನ್ ಗ ಬಂದು ಫಂಕ್ಷನ್‌ ನೋಡಂಗಿಲ್ಲ ಮೊಬೈಲ್ ನೋಡ್ಕೊತ ಕುಂದರ್ಥರ ಇಲ್ಲ ಅಂದ್ರ ಗುಣು ಗುಣು ಗುಣುಗುಣು ಮಾತ್ ಹೇಳ್ತರ ಅವ್ರದು ಇವರದು ಹೋದಲ್ಲಿ ಆಡ್ಕೋತಾರ ಚಂದ್ ಕೂತು ಖರ್ಚ್ ಮಾಡಿ ನಾವು ಮಾಡಿರ್ತಿವಿ ಹೋಗಿ ಲಕ್ಷ್ಯ ಕೋಟ್ ನೋಡಂಗಿಲ್ಲ ಬರೇ ಮೊಬೈಲ್ ಆಗ್ಯಾವ ಮೊಬೈಲ ನೋಡ್ಕೊತ ಕುಂದರತವ ಕೊಡಿಗಳು ಇದೀಗ .

ಕಟ್ಟದರ ನೋಡ್ ಶಿಲ್ಪಿಗಳು ಹೆಂಗ್ ಮಾಡ್ಯಾರು ಏನ್ ಶುದ್ದು ಹಿಂದಿಕ್ ನವರು ಕಲೆ ಹೇಂಗ್ ಅದ ಏನ್ ಶುದ್ದಿ .